ಚಿಕ್ ಮಕ್ಳು ಓಡಾಡ್ತಇರತಾರೆಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಗೇಟಾನ್ನ ಮಾಡಿರ್ತಾರೆ. ಈ ರೀತಿ ಗೇಟ್ ಮಾಡುವದರಿಂದ ಚಿಕ್ ಮಕ್ಳು--

ಇದು ಒಂದು ಬಿಲ್ಡಿಂಗ್ ಇದೆ ಮತ್ತು ಗಡಿಯಾರ ಕಾಣಿಸ್ತಾ ಇದೆ. ಇಳೊಂದು ರಸ್ತೆ ಇದೆ .ಮತ್ತು ಮಾರಾಗಿಡಗಳೆಲ್ಲ ತುಂಬಾ ಐತಿ ದೊಡದಾಗಿದಂತ ಮರ ಕೂಡ ಕಾನ್ಸಿತಾ ಇದೆ. ಇಲ್ಲಿ ನೋಡದಕೆ ಒಂದು ಆರೆಂಜ್ ಕಲರ್ ಬಟ್ಟೆ ಕೂಡ ಇದೆ .